ಸೌಖ್ಯ. ಮತ್ತೆ ಏನು call ಮಾಡ್ಲಿಲ್ಲ ಇಷ್ಟು ದಿವಸದಿಂದ?

ನಾವ್ call ಮಾಡಿದ್ರೆ ಮಾತ್ರ ಮಾತಾಡುದಾ. ಹಾಗೇನಿಲ್ಲ ನಿಮ್ಗೆನ್ ಇವತ್ತು ನೆನಪಾದದ್ದು ನಂದು?

ಅದು ಒಂದು ನಮ್ಮ ಮನೇಲಿ ಇವಾಗ ಒಂದು function ಆಗ್ತಿದೆ. ಅದಕ್ಕೆ ನಿನ್ನನ್ನು ಕರಿಯೋಣ ಅಂತ.

ಆ ನಂದು ಚಿಕ್ಕಮ್ಮನ ಮಗಳದ್ದು ಮದುವೆ.

Monday ಎಲ್ಲಿ hall ? ಹ ಅಹ್ ಸುರತ್ಕಲ್. ಅಹ್ ಹುಡುಗ ಎಂತ ಮಾಡುದು? ಅವನು ಅಹ್ software engineer . ಹೌದಾ? ಎಲ್ಲಿ ಊರಲ್ಲೆಯಾ? ಹೊರಗೆಯಾ?

ಹೌದೌದು. ಈಗ ಮದ್ವೆಗೆ ಬರ್ಬೇಕು ನೀನು.

ಹೌದೌದು ಖಂಡಿತ ಬರ್ತೇನೆ. ಆಯ್ತಾ purchasing ಎಲ್ಲ? Purchasing ಎಲ್ಲ ಆಯ್ತು.

ಇನ್ನು ಅದು ಮದುವೆ ದಿವಸ ತನಕ ಮುಗಿಯುದಿಲ್ಲ ಅಲ್ವಾ? ಹಾಗೆ. ಅದ್ ಹೌದು. ಯಾವ color saree ತೆಗ್ದಿ? ನಮ್ದು ಎಲ್ಲಾ code ಇದೆ, same saree . ಹೌದಾ, dress code ಮಾಡಿದಿರಾ?

ನಮ್ಗೆಲ್ಲಾ ಇಲ್ಲ ಅಲ್ಲ ನಿಮ್ಗೆ ಮಾತ್ರ ಅಲ್ಲ dress code . ಅಹ್ ಅದು sorry ಅದು ಎಲ್ಲರಿಗೂ ಕೂಡ ಆಗುದಿಲ್ಲ ಅಲ್ವಾ? family ಮಾತ್ರ ಅಷ್ಟೇ

मेहंदी ಯಾವಾಗ? date ಹೇಳ್ಳೆ ಇಲ್ಲ. मेहंदी ಆದಿತ್ಯವಾರ मेहंदी ಸೋಮವಾರ ಮದುವೆ. ಹ ಹ okay okay , मेहंदी ಗೆ ಎಂತ dress code ಉಂಟಾ?

ಇಲ್ಲ मेहंदी ಗೆ ಮಾಡ್ಲಿಲ್ಲ. ಪುನಃ ನಿಂಗ್ಯಾಕೆ ಬೇಜಾರು.

ಮದ್ವೆಗೆ ಕೊಡ್ಲಿಲ್ಲ ಅಂತ ಹೇಳ್ತಿ ಪುನಃ ಅದಕ್ಕೆ ಪುನಃ ನೀ ಕೇಳಿದ್ರೆ ಹಾಗೆ.

ಹ್ಮ್ ಹ. ಅವಾಗ ಆದಿತ್ಯವಾರ ಬಂದು ಕುತ್ಕೋಬೇಕು, ಆಮೇಲೆ ಮತ್ತೆ ಸೋಮವಾರ ಮದ್ವೆಗೆ ಹೊರಡ್ಲಿಕ್ಕೆ ಮನೆಯಿಂದಲೇ ಹೊರಡುದು ಮತ್ತೆ.

ನಾವೊಂದು ಒಂಬತ್ತು ಗಂಟೆಗೆ ಹೊರಡ್ತೇವೆ. Direct hall ಗೆ ಬಂದ್ರೆ ಸಾಕಲ್ಲ, मेहंदी ಗೆಸ ಬರ್ಬೇಕಾ? ಯಾಕೆ मेहंदी ಗೆ ಬಂದು ಕುತ್ಕೊಳ್ಳೋದು. ಆಮೇಲೆ ನಾವ್ ಮದ್ವೆಗೆ ಅಲ್ಲಿಂದಲೇ ಹೊರಡುದು. मेहंदी ಯಲ್ಲಿ dance ಎಲ್ಲ. ನಮ್ಮನೆಯಲ್ಲಿ permission ಕೊಡ್ಬೇಕ್ಕಲ್ಲಾ?

ಅಯ್ಯೋ ಇಷ್ಟು ದೊಡ್ದಾವರಾದ್ಮೇಲೆ ಕೂಡ ಕೊಡುದಿಲ್ವಾ? ನಮ್ಗೆ ಕೊಡೂದಿಲ್ಲ permission .

ಖುಷಿಯಾಗ್ತದಾ ಒಟ್ಟಿಗೆ ಇರ್ಬೇಕಾದ್ರೆ ಹಾಗೆ, function ಗೆ attend ಮಾಡುದಾದ್ರೇಸ ಸ್ವಲ್ಪ ಖುಷಿಯಾಗ್ತದಲ್ವಾ ಒಟ್ಟಿಗೆ ಇದ್ರೆ. ಅದ್ ಹೌದು. ಎಲ್ಲ ಅಪ್ರೂಪಕೊಮ್ಮೆ ಸೇರುದಲ್ಲಾ? ಹೌದು ಹಾಗೆ. ಎಲ್ಲರನ್ನು ಕೂಡ ಕರೆದಿದ್ದೇನೆ ನಾನು. ಅದರೊಟ್ಟಿಗೆ ನೀನ್ ಕೂಡ ಬರ್ಬೇಕು. ಆಯ್ತು ಸರಿ ನಾನ್ ಬರ್ತೇನೆ.

Okay ಸೋಮವಾರ ಸಂಜೆವರೆಗೆ ಕುತ್ಕೊಂಡು ಆಮೇಲೆ ರಾತ್ರಿ ಹೋದ್ರೆ ಆಯ್ತು ಊಟ ಮಾಡಿ. ಆಯ್ತಾಯ್ತು, ಸೋಮವಾರ ಸಂಜೆ ತನಕ ಕುತ್ಕೊಳ್ಬೇಕಾ?

ನಾನು ಊಟಕ್ಕಂತ ಬರುದಾ? function ಗೆ ಬರುದಾ? Function ಬಂದ್ಮೇಲೆ ಅಲ್ಲಿ ಊಟ ಕೊಡ್ತಾರೆಯೇ. ಊಟವನ್ನು ಬಿಡ್ಬಾರ್ದು ನಾವು

ಅದೇನ್ non veg ಇಲ್ಲ? ಮಾಡ್ತಿರಾ? ಮದ್ವೆಗೆಲ್ಲ ಅದೆಲ್ಲಾ ಮಾಡ್ಬಾರ್ದು.

ತರ್ಕಾರಿ ಊಟವನ್ನೇ ಮಾಡ್ಬೇಕು ಮದ್ವೇಗೆ. ಅದೇ ಒಳ್ಳೇದು. ಹ್ಮ್ dinner ಇಲ್ವಾ? ಅದೇ ರಾತ್ರಿಗೆ ಅದಕ್ಕೆ ಹೇಳಿದ್ದು ಕುತ್ಕೋ ಅಂತ ಪುನಃ, ಸೋಮವಾರ ದಿವಸ. Night ಆಗಿ ಎಲ್ಲ ಮುಗಿಸಿ ಹೋಗ್ಲಿಕ್ಕೆ. ಹ ಎಲ್ಲ ಮುಗಿಸಿ ಮತ್ತೆ ಪಾತ್ರೆ ತೋಳ್ದು ಹೋಗುದು ಮನೆಗೆ ಅಷ್ಟೆ.

ಮತ್ತೆ ಊಟ ಸುಮ್ಮನೆ ಆಗ್ತದಾ?

ಹಾಗಾದ್ರೆ ಅಡಿಗೆ ಮಾಡ್ಲಿಕ್ಕೆಸ ನಾವೇ ಬರ್ತೇವೆ ಹಾಗಾದ್ರೆ ಬೇಡ ಬೇಡ ಅಡುಗೆ ಬೇಡ ಪಾತ್ರೆ ತೊಳಿದ್ರೆ ಸಾಕು, ಮದುವೆದ್ದು.

ಸರಿ ಹಾಗಾದ್ರೆ ಹ ಬೇರೆ phone ಮಾಡ್ಲಿಕ್ಕಿದೆ.

ಹಾ ಹೇಳಿ, ರೇವತಿ ಅವ್ರೆ. ಹಾ, ನಮಸ್ತೆ, ತುಂಬ ದಿನ ಆಯ್ತಲ್ಲ phone ಮಾಡದೇ.

ಹಾ ನಾನ್ ಹುಷಾರಿದ್ದೇನೆ, ನೀವ್ ಹೇಗಿದ್ದೀರ? ಹಾ ಎಲ್ಲ ಉಷಾರ್ ಇದ್ದೇವೆ ಆರಾಮ, Christmas ರಜೆ ಎಲ್ಲ ಮುಗಿತಾ? ಹಾ Christmas ರಜೆ ಮುಗ್ದು ಇವಾಗ ಆರಾಮ, ಮಕ್ಳು school ಗೆ ಹೋದ್ರು. ಹಾ ಹಾ ಹಾ ನಮ್ಮ ಮಕ್ಳಿಗೆ Christmas ರಜೆ ಈ ಸಲ ಇಲ್ಲ.

ಹಾಗೆ ಅವ್ರಿಗೆ ಒಂದೆರಡು ದಿನ ಮಾತ್ರ ಇದದ್ದು.

ಆ, ಹ್ಮ್. ಇದು ರಜೆ ಅಲ್ಲಿ ಎಂತ ಮಾಡಿದ್ರಿ ಏನಾದ್ರು. ಒಂದು ಸ್ವಲ್ಪ ಮಾಡಿದ್ವಿ ಮಕ್ಳಿಗೂ ಹನ್ನೆರಡು ದಿನ ರಜೆ ಇತ್ತು.

ಮತ್ತೆ ಏನೋ ಒಂದು ನಮ್ಗಂದ್ರೆ ಇಲ್ಲಿ ಇದ್ರಲ್ಲಿ flat ಅಲ್ಲಿ ಹೊರಗಡೆ ಏನು ನೆಡಕ್ಕೆ ಆಗಲ್ಲ.

ಒಳಗಡೆನೆ ಈ flower pot ಎಲ್ಲ ಇಟ್ಟು ಅದ್ರಲ್ಲೇ ಎನ್ನೆಲ್ಲಾ ಮಾಡಿದ್ದೀವಿ, ಒಂದು ಸ್ವಲ್ಪ ಈಚೆ ಇದ್ರದ್ದು aloe vera ದ್ದು ಮತ್ತೆ ಒಂದು ಸ್ವಲ್ಪ ಹೂವಿನ್ ತೊ ಗಿಡ ಎಲ್ಲ ನೆಟ್ಟಿದೀವಿ. ಹಾ po~ pot ಅಲ್ಲಿ. pot ಅಲ್ಲೆ, ಅಂದ್ರೆ building ಕೆಳಗೆಲ್ಲ ಎಲ್ಲ ಆಗಲ್ಲ ನೆಡಕೆ.

ಈ ಮಣ್ಣೆಲ್ಲ ಎಲ್ಲಿಂದ ತರ್ತಿರಾ ಮಣ್ಣೆಲ್ಲ ಅದಿಕ್ಕೆ pot ಗೆ? ಮಣ್ಣೆಲ್ಲ ಜಾಸ್ತಿ ಎಲ್ಲಿಂದಾದ್ರು ಅವ್ರು ಈ building construction ಎಲ್ಲ ಮಾಡ್ತಾರೆ ಅಲ್ವ ಹಳೆ building ಎಲ್ಲ demolish ಮಾಡ್ಬೇಕಾದ್ರೆ ಅಲ್ಲಲ್ಲಿ ಎಲ್ಲ ಬಿದ್ದಿರೋ ಮಣ್ಣಿರುತ್ತೆ, ಅದು ಚೆನ್ನಾಗಿರುತ್ತೆ ಕೆಂಪು colour ದು.

ಅದನ್ನೇ ಇಲ್ಲಿಗೆ ತೊಗೊಂಡು ಬಂದು ಕಡೆ ರಾಶಿ ಮಾಡಿ ಇಡುದು ಬೇಕಾದಾಗ ಹಂಗೆನೇ ಅದ್ದೊಂದು ತಿಂಗ್ಳಿಗೆ ಒಂದ್ ಸರ್ತಿ ಆತರ ಮಣ್ಣು pot ಇಂದ change ಮಾಡ್ತಾ ಇರೋದು. ಹಾ ಹಾ ಹಾ ಹಾ.

ಹಾ ನನಿಗೆ ಅಂದ್ರೆ ಅಲ್ಲಿ ಕೆಳಗೆ ಜಾಗೆ ಉಂಟು ಒಂದು. ಹಾ ಹದಿನೈದು cents ಜಾಗ ಉಂಟು ಹಾಗೆ ಕೆಳಗಡೇನೇ ಮಾಡ್ತೇನೆ .

ಅಂಗಳದಲ್ಲಿ, ಈ ಸಾಂಬ್ರಾಣಿ ಗಿಡ ಎಲ್ಲ ಮಕ್ಳಿಗೆ ಮದ್ದಿಗೆ ಆಗುವಂತದ್ದು.

ಹಾ ಅದೆಲ್ಲ ನೆಟ್ಟಿದ್ದೇನೆ, ತು~ ತುಳಸಿ ಗಿಡ ನೆಟ್ಟಿದ್ದೇನೆ.

ಮತ್ತೆ ಈ ನೀರುಳ್ಳಿ ಸಿಪ್ಪೆ ಎಲ್ಲ ತರಕಾರಿದೆಲ್ಲ ಸಿಪ್ಪೆದೆಲ್ಲ ಇರ್ತದಲ wastage .

ಹಾ ಅದನ್ನೆಲ್ಲಾ ಅದ್ರ ಬುಡಕ್ಕೆ ಹಾಕಿ ಅದು ಗೊಬ್ಬರ ಆಗ್ತದೆ ನೋಡಿ.

ಹಾ, ಹಾಗೆ ನೀವುಸ ಹಾಗೆ ಮಾಡಿ ಅದು ನೀವು ಸಿಪ್ಪೆ ಎಲ್ಲ waste ಮಾಡ್ಬೇಡಿ. ನಾನ್ ಮಾಡ್ತೀನಿ ಹಾಗೆನೇ ನಾನ್ ಈ

ಒಂದೊಂದು ಸರ್ತಿ ಈ ಈರುಳ್ಳಿ ಸಿಪ್ಪೆ ಅದು ತರ್ಕಾರಿ ಸಿಪ್ಪೆ ಎಲ್ಲ ಹಾಕ್ತಿನಿ.

ಒಂದೊಂದು ಸರ್ತಿ ಮೀನ್ clean ಮಾಡಿದ್ದು ಅದ್ರುದು ನೀರುನು ಹಾಕ್ತಿನಿ ಅದ್ಕೆ.

ಅಲ್ಲಾ, ಹಾ ಬಸಳೆಗೆ ಒಳ್ಳೇದು ಬರ್ತದೆ ಅಲಾ. ಹಾ ಒಳ್ಳೇದು ಬರ್ತದೆ, try ಮಾಡಿ ನೋಡಿ ಒಂದೊಂದು ಸರ್ತಿ. ಹೌದಾ, ಬಸಳೆ ನೀವ್ ಕುಂಡದಲ್ಲೇ ನೆಟ್ಟದ್ದ ಹೂವಿನ ಕುಂಡದಲ್ಲಿ. ಹಾ ಕುಂಡದಲ್ಲೇ ನಟ್ಟಿದ್ದು ಒಂದು ಸ್ವಲ್ಪ ಮೇಲೆ ಬಂದ್ಮೇಲೆ support ಅಂತ ಹೇಳಿ ಎಲ್ಲ ಅದು ಒಂದು ಇದಿಟ್ಟು. ಏನಾದ್ರು ಬಡಿಗೆ ಆ ತರ ಏನಾದ್ರು ಇಟ್ಟು ಇನ್ನೊಂದು ಸ್ವಲ್ಪ ಮೇಲೆ ಬಂದ್ರೆ ಆ grill ಗೆನೇ ಈ ಹಗ್ಗ ಕಟ್ಕೊಂಡು ಮೇಲೆ ಬಿಟ್ಟಿದೀನಿ ಹಾಗೆನೇ. ಹಾ ಹಾ ಹಾ ಹಾ, ಒಳ್ಳೆ idea . ಚೆನ್ನಾಗಿ ಬರುತ್ತೆ ಅದು ಜಾಸ್ತಿ ಆಗಿ ಅದಿಕ್ಕೆ ಮೀನ್ ನಿದ್ದು ನೀರ್ ಹಾಕ್ತಿನಿ ಬೇಕಾದ್ರೆ ಚೆನ್ನಾಗಿ ಒಂದು ಬರುತ್ತೆ ಎಲೆ ಎಲ್ಲ ದೊಡ್ಡ ದೊಡ್ಡೋದಾಗಿ ಚೆನ್ನಾಗಿ ಬರುತ್ತೆ.

ಹಾ ಮೀನಿದ್ದು . ಅದ್ರ್ ಒಂದು ಸ್ವಲ್ಪ ಇದು ಇರುತ್ತೆ ಅಲ್ವ ರಕ್ತ ಎಲ್ಲ ಇರುತ್ತೆ ಅಲ ಮೀನ್ ಇದ್ದು ಆ ನೀರು.

ಹೌದಾ, o~ okay ಒಳ್ಳೆದಾಯ್ತು ನೀವ್ ಹೇಳಿದ್ದು.

ಹಾ ಅದೆ ಅದೆ ತುಂಬ thanks , ನಾನ್ ನೋಡ್ವ ನೀವ್ ಹೇಳಿದಾಗೆ ಬಸಳೆ ಗಿಡ ನೆಟ್ಟು ಉಪಯೋಗಿಸಿ ಇದು ಮಾಡತೇನೆ.

ಆಯ್ತಾಯ್ತಾಯ್ತು, ಇನ್ನೊಮ್ಮೆ ನಾನ್ ಕೇಳ್ತೇನೆ ನಿಮ್ಮಲಿ.

ಆಯ್ತು ಮಾತಾಡುವ ಇನ್ನೊಮ್ಮೆ ಆಯ್ತು, okay bye bye bye .

ನಮ್ಸ್ಕಾರ ಸ್ನೇಹಿತ್ರೆ, ನನ್ ಹೆಸ್ರು ದಿವ್ಯಾನಂದ್ ಅಂತ. ಕ್ರೀಡೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಆಹ್ ನಂಗೆ ಈಜು ಅಂದ್ರೆ ಸಕ್ಕತ್ ಇಷ್ಟ. ಈಜುವುದು ಅಂತಂದ್ರೆ. ಈಜ್ ಈಜುವುದ್ರಲ್ಲಿ ಏನೇನ್ ಉಪಯೋಗಗಳಿದೆ ಅಂದ್ರೆ ನಾವ್ ಈಗ ಸಾಮಾನ್ಯವಾಗಿ ಮಕ್ಳ್ಗಳಿಗೆ ಯಾರ್ಗೂ ಈಜ್ಗಳನ್ನ ಕಲ್ಸ್ಕೊಳ್ಳಲ್ಲ ಇವತ್ತು ಯಾಕಂದ್ರೆ ನೀರು ಅಂದ್ರೆ ಭಯಪಡ್ತಾರೆ. ಅಯ್ಯಪ್ಪ ಮಕ್ಳ್ಗಳಿಗೇನಾಗ್ಬಿಡತ್ತೆ ಏನು ನೀರ್ ಕುಡ್ದ್ ಬಿಡ್ತಾರೆ ಅದಿದೂಂತ. ಆತರ ಎಲ್ಲಾ ಯಾವ್ದೂ ಭಯ ಪಡ್ಬಾರ್ದು. ಮಕ್ಳ್ಗಳನ್ನ ಈಜ್ ಕಲಸ್ಬೇಕು. ಮಕ್ಳ್ಗಳಿಗೆ ಈಜ್ ಕಲ್ಸಿದ್ರೆ ಏನಾಗತ್ತೆ ಉಪಯೋಗ ಅಂತಂದ್ರೆ, ಮಕ್ಳ್ಗಳ ಬೆಳವಣಿಗೆ ಚೆನಾಗಾಗತ್ತೆ. ಅವ್ರು ಈ common ಆಗಿ ಇವತ್ತೊಂದು ಇದ್ರಲ್ಲಿ, ಈ ಅಸ್ತಮಾ, ಈ ಉಸ್ರಾಟದ್ ತೊಂದ್ರೆಗಳು ಇವೆಲ್ಲಾ ಇದೆ. ಇದ್ರಲ್ಲಿ ಏನೂ problem ಬರಲ್ಲ. ಮಕ್ಳ್ಗಳು ಬೆಳವಣಿಗೆ ಅಂತಂದ್ರೆ ಅವ್ರು ಆಹ್ height ಇದ್ಯಲ್ಲ height ಬೆಳವಣಿಗೆ ಚೆನ್ನಾಗಾಗತ್ತೆ. ಅವ್ರ ಉದ್ದ ಚೆನಾಗಾಗ್ತಾರೆ, exercise ಆದ್ಹಾಗಾಗತ್ತೆ. ಈಜೊಂದ್ ಇತ್ತು ಅಂತಂದ್ರೆ ಇನ್ಯಾವ್ exercise ಉ ಬೇಡ. ಯಾವ್ ವ್ಯಾಯಾಮನೂ ಬೇಡ ಆ ತರ ಇದೆ. ಈಜ್ ಕಲಿಯೋದ್ರಿಂದ ಸುಮಾರು ಉಪಯೋಗಗಳಿದೆ. ಅದಿಕ್ಕೆ ಮಕ್ಳ್ಗಳಿಗೆ ದಯ್ವಿಟ್ಟು, ತಂದೆ ತಾಯಂದಿರಾದಂತವರು ಈಜ್ ಕಲ್ಸಿ. ಇವತ್ತನ್ನೆಲ್ಲ swimming pool ಗಳಿದೆ, ಕೆರೆಗಳಿದೆ, ದಯ್ವಿಟ್ಟು ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಕರ್ಕೊಂಡ್ ಹೋಗ್ಬಿಟ್ ಈಜ್ ಕಲ್ಸಿ, ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು, ಎಲ್ಲಾದುಕ್ಕು ಒಳ್ಳೇದು. ನನಿಗೆ ಈಜು ಅಂದ್ರೆ ಸಕ್ಕತ್ ಇಷ್ಟ. ಈಜುವುದು ಅಂತಂದ್ರೆ. ಅದು ಬುಟ್ಟು ಅಂತಂದ್ರೆ ಇನ್ನ ಕ್ರೀಡೆಗಳಲ್ಲಿ, ಈಜೊಂದು ಚೆನ್ನಾಗಿದೆ. ಅದೊಂದು ಬಿಟ್ಟು ಯೋಗಾಸನ ಮಾಡ್ಸಿ, ಯೋಗಾಸನ ಇನ್ನೂ ತುಂಬಾ ಒಳ್ಳೇದು. ಈ ಬೆಳ್ಬೆಳಗ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾರುವೇ ಮಕ್ಳಿಂದ ಹಿಡಿದು ನಾವಾದ್ರೂ ಅಷ್ಟೇ ಎಲ್ಲಾರಾದ್ರೂ ಅಷ್ಟೇನೆ. ಬೆಳ್ ಬೇಳಗ್ಗೇ ನಾವು walking ನಾ ಏನೊ ವಾ~ ಸುಮ್ನೆ ಹೊರ್ಗಡೆ ಖಾಲಿ ಜಾಗದಲ್ಲಿ ಒಳ್ಳೆ ಗಾಳಿ ತಗೊಂಡು ನಾವು walking ಮಾಡೋದಂದ್ರೆ ಎಷ್ಟು ಉಪಯೋಗ ಅಂತಂತಂದ್ರೆ. ದಿನಕ್ಕೆ ಒಂದು ಮೂರ್ರಿಂದ ನಾಲಕ್ ಕಿಲೋಮೀಟರ್ walking ಮಾಡ್ಕೊಂತ ಒಳ್ಳೆ ಆ ಗಾಳಿ ಕುಡ್ದ್ರೆ ನಾವು ಆರೋಗ್ಯ ಚೆನಾಗಿರತ್ತೆ ನಮ್ದು. ಅದನ್ನ ಅಭ್ಯಾಸ ಮಾಡ್ಕಂಡ್ರೆ ಚೆನಾಗಿರತ್ತೆ. ಬೆಳಗ್ಗೆ ಏಳಕ್ಕ್ ಮುಂಚೆ ನೀವು, ಬೆಳಗ್ಗೆ ಎದ್ದ ತಕ್ಷಣ ದಯವಿಟ್ಟು ನನ್ನ personal ಆಗ್ ಹೇಳ್ತಾ ಇರೋದ್ ನಾನು. ಬೆಳಗ್ಗೆ ಎದ್ದ ತಕ್ಷಣ ನೀವು ಹಲ್ಲುಜ್ಜೋ ಒಂದು ಹಲ್ಲುಜ್ಜೋಕ್ ಮುಂಚೆನೆ ಬೆಳಗ್ಗೆ ಎದ್ದ ತಕ್ಷಣನೆ ದೇವ್ರಗೆ ಒಂದ್ ಕೈ ಮುಕ್ಕೊಂಡು ಎಲ್ಲಾ ಬರ್ತೀರಿ. ಅದ್ ಎದ್ದ ತಕ್ಷಣನೆ ಹಲ್ಲು ಉಜ್ಜೋಕ್ ಮುಂಚೆನೆ, ಬಿಸ್ನೀರು ಒಂದು ಬಿಸಿ ನೀರುಂದ್ರೆ ಒಂದು ತವ್ ಬಿಸಿ ಬಿಸಿ ನೀರುಂತರಲ್ಲ ಆ ತರ ಜಾಸ್ತಿ ಬಿಸಿ ಬೇಡ ಆ ಬಿಸಿ ನೀರನ್ನ ಒಂದು glass ಅಂದ್ರೆ ಅದ್ ಅರ್ಧ ಲೀಟರ್ ಆಗ್ಬೋದು, ಅಲ್ವಾ ನಿಮ್ಗೆ, ನಿಮ್ಮ ಇದು capacity ಏನಾಗತ್ತೆ ಅದು. ಒಂದಾ ಒಂದು ಒಂದ್ glass ನೀರನ್ನ ಹಲ್ಲುಜ್ಜಕ್ ಮುಂಚೆ ಕುಡ್ದ್ರೆ, ಅದ್ರಿಂದ ಉಪಯೋಗಗಳು ಬೇಜಾನ್ ಇದೆ. ಅದ್ರಿಂದ ಏನ್ ಉಪಯೋಗಗಳಂತಂದ್ರೆ ರಾತ್ರಿಯೆಲ್ಲ ನಾವು ಏನ್ ಊಟ ಮಾಡಿರ್ತಿವಿ ಅದೆಲ್ಲಾ germs ಗಳೇನೋ ಇರತ್ತಂತೆ. ಅದೆಲ್ಲಾ ನಮ್ಗೆ ಅದೇ ರೀತಿ ಹಲ್ಲುಜ್ಜಕ್ ಮುಂಚೆನೇ ನಾವ್ ನೀರ್ ಕುಡ್ದ್ರೆ ನಾವು ಅದೆಲ್ಲಾ ಒಳಗಡೆ ಹೋಗಿ ಒಳಗಡೆ ಇರೋ ಕೀಟಾಣುಗಳೆಲ್ಲ ಹೋಗುತ್ತಂತೆ. ಅದನ್ನ ನಮ್ doctor ಗಳೆಲ್ಲ ಹೇಳಿದ್ದಾರೆ. ಒಳಗಡೆ ಕೀಟಾಣುಗಳು ಹೋಗುತ್ತಂತೆ. ಅದೆಲ್ಲ ಮಾಡಾದ್ಮೇಲ್ next ನಿಮ್ಮ್ ಕರ್ಮಕಗಳೇನಿರುತ್ತೋ ಹಲ್ಲೆಲ್ಲಾ ಉಜ್ಕೊಂಬಂದು ಬೇಗ ಹಲ್ಲೆಲ್ಲ ಉಜ್ಜಾದ್ಮೇಲೆ ಒಂದರ್ಧ ಗಂಟೆ ಆದ್ಮೇಲೆ ನೀರು ಅಥವಾ coffee ಏನಿದ್ರೂ ಸೇವನೆ ಮಾಡಿದ್ರೆ ಒಳ್ಳೇದು. ಅದುಕ್ ಮುಂಚೆ ಏನೂ ಮಾಡಬಾರ್ದು. ಇದರಿಂದ walking ಬೆಳಗ್ಗೆದ್ದ ತಕ್ಷಣ ಒಳ್ಳೆ ಗಾಳಿ ಅಂದ್ರೆ ಈ ನಮ್ಮ ಹಳ್ಳಿ ಕಡೆಯೆಲ್ಲ ಗದ್ದೆ ಗದ್ದೆಗಳಿರತ್ತೆ, ಅಲ್ಲೆಲ್ಲಾ ಹೋಗಿ ಒಂದ್ ಒಂದ್ round walking ಮಾಡ್ಕೊಂಡ್ ಬಂತುನ್ದ್ರೆ, ಆ ಗಾಳಿಲ್ಲಿ ಚೆನಾಗಿರುತ್ತೆ.

ಈ ತರ ಇದೆ. ಇನ್ನ ಕ್ರೀಡೆ ಅಂದ್ರೆ ನಾ common ಆಗ್ ಕೇಳ್ಬೇಕು ಹುಡುಗ್ರು ಈಗ Cricket, Volleyball ಎಲ್ಲಾ ಇಷ್ಟ ಪಡ್ತಾರೆ. Cricket ಚೆನ್ನಾಗಿದೆ. Volleyball ಆಡುದ್ರಿಂದ ಇನ್ನೂ super ಆಹ್ ಮಕ್ಳು height ಬೆಳಿಬೇಕಂತಂದ್ರೆ ಸಕ್ಕತ್ useful ಆಗತ್ತೆ. ಆಹ್ ಮಕ್ಳ್ಗಳಿಗೆ Volleyball ಒಳ್ಳೆ ಕ್ರೀಡೆನೇ. ಅದ್ ಬುಟ್ರೆ ಈಜುವುದು. ನನ್ನ ನನ್ನ favorite ಅಂದ್ರೆ ಈಜುವುದು. ದಯ್ವಿಟ್ಟು ಮಕ್ಳ್ಗಳಿಗೆ ಈಜ್ ಕಲ್ಸಿ, ಅಂತ ಕೇಳ್ಕೋತೀನಿ.

ಎಂತ call ಮಾಡಿದ್ದು ತುಂಬ ದಿನ ಆದ್ಮೇಲೆ?